ಇದು ಒಂದು ಗೋಲ್ಡ್ ಲೋನ್ ಎಂಬ ಹೆಸರು ಬೋರ್ಡಿನ್ ನೇಮ್ ಆಗಿದೆ .ಪಕ್ಕದಲ್ಲಿ ಮೆನ್ ಇದಾನೆ .ಪಕ್ಕದಲಿ ಒಬ್ಬ ಶೆಫ್ ತರ ಇದಾನೆ ಒಬ್ಬ ಲೇಡಿ ಇದಾಳೆ .

ನಿಮಾನ್ಸ್ ಎಂಬುದು ಒಂದು ಬೋರ್ಡ್ ಕಾಣಿಸುತ್ತಿದೆ .ಗೋಲ್ಡ್ ಲೋನ್ ಎಂಬುದು ಗೋಲ್ಡ್ ಕಲರ್ ನಲ್ಲಿ ಬೋರ್ಡ್ ಮಾತ್ರ ಕಾಣಿಸುತ್ತಿದೆ .

ತೆಪ್ಪದ ರೀತಿಯಲ್ಲಿ ಹುಟ್ಟಿನಿಂದ ಅದನ್ನು ನೀರನ್ನು ಬಗೆದುಕೊಂಡು ಹೋಗುತ್ತಾ ಇದಾರೆ ಎಂದು ಹೇಳಬಹುದಾಗಿದೆ .